ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಮನೆ.

ಮೂರೂ ಕೋರ್ಟ್ ಕೊಕ್ಕೋ ಆಟದ ಮೈದಾನ ಇದ್ದವೇ ಇಲ್ಲಿ ಹುಡುಗರು ತುಂಬ ಹುಡುಗರು ಕೊಕ್ಕೋವನ್ನು ಆಡುತಿದ್ದರೆ ಸುತ್ತ ಮುತ್ತ ದೊಡ್ಡ ದೊಡ್ಡ ಮರಗಳು ಇದ್ದಾವೆ.

ಅಲ್ಲಿ ಅದರ ಪಕ್ಕದಲಿ ಒಂದು ಧ್ವಜ ಸ್ಟಂಬ ಇದೆ ಕೇಸರಿ ಬಿಳಿ ಬಾವುಟ ಬಾವುಟನ್ ಹಾಕಿ್ದಾರೆ ಸುತ್ತ ಮುತ್ತ ದೊಡ್ಡದಾದ್ ಮರಗಳು ಇದಾವೆ ಅಲ್ಲಿ ಒಬ ಮನುಷ್ಯ ಕೂಡ ನಿಂತಿದಾನೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಭಾರತ್ ಪೆಟ್ರೋಲಿಯಂ ಬ್ಯಾಂಕ್ ಬಂಕ್ ಇಲ್ಲಿ ಒಂದು ದೊಡ್ಡ ಲಾರಿ ನಿಂತಿದೆ.

ಅಲ್ಲಿ ಒಬ್ಬ ಹುಡುಗ ಆಟವಾಡುತ್ತಾನೆ ಅಲ್ಲಿ ಮೂರೂ ಲೈಟಿಂಗ್ ಗಳನ್ನೂ ಕೂಡ ಹಾಕಿದ್ದಾರೆ ಮೇಲೆ ಒಂದು ಕಂಬದ ಕಂಬವನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಬ್ಬ ಹುಡುಗರು ಹುಲಿ ತುಂಬಾ ಹುಡುಗರು ಉನಿಫಾರ್ಮ್ ಹಾಕಿಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಶಿವಾಜಿ ಅವರ ಸ್ಟ್ಯಾಚು ಅವರು ಕುದುರೆ ಮೇಲೆ ಕುಳಿತು ಕೇಸರಿ ಬಾವುಟವನ್ನು ಹಿಡಿದು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ರೈಲ್ವೆ ಸ್ಟೇಷನ್ ಹಳ್ಳಿ ಎರಡು ದೊಡ್ಡ ಲೈಟ್ ಕಂಬಗಳು ಇದ್ದಾವೆ ಅರೆಹಳ್ಳಿ ರೈಲು ರೈಲು ಕೂಡ ಬಂದಿಲ್ಲ ಅದರ ಪಕ್ಕದಲ್ಲಿಒಂದು ಮನೆಯೂ ಕೂಡ ಇದೆ.

ಈ ಚಿತ್ರದಲ್ಲಿ ಕಾಣುಸುತ್ತಿರುವ ರಸ ನೀರು ಇರುವ ಜಾಗ ಅದರ ಒಳಗೆ ಒಂದು ಬೋಟ್ ಕೂಡ ಹೆದ್ರಿಸಿ ನಿಲ್ಸಿದ್ದಾರೆ.

ಒಂದು ಬೋಟ್ ಅಲ್ಲಿ ಕೇಸರಿ ಬಿಳಿ ಹಸಿರು ಭಾವುಟವನ್ನು ಇರಿಸಿದ್ದಾರೆ.

ಅಲ್ಲಿ ಒಂದು ಲೈಟನ್ನು ಹಾಕಿದ್ದಾರೆ ಅಲ್ಲಿ ಒಬ್ಬ ಹುಡುಗ ಓಡಾಡುತಿದ್ದಾನೆ.

ಗೋಚರಿಸುತ್ತದೆ ಒಂದು ಬೈಕನ್ನುನಿಲ್ಲಿಸಿದ್ದಾರೆ ದೊಡ್ಡದಾದ ಕಬ್ಬಿಣದ ಕಂಬವನ್ನು ನಟಿಸಿದ್ದಾರೆ.